ತುಂಬಾ ಹಳೆಯದಂತೆ ಕಂಡರು ತುಂಬಾ ಸ್ಟೀಲ್ನ ಸಾಮಾನುಗಳನ್ನು ಇದು ಹೊಂದ್ದಿದೆ.

ಚಿತ್ರಣದಲ್ಲಿ ನಾವು ಒಂದು ವಿಶಾಲವಾದ ಹಾಗೂ ಸು ಸುವ್ಯವಸ್ಥೆಯಿಂದ ಕೂಡಿದ ಹೊಲದ ದಾರಿಯನ್ನು ಕಾಣಬಹುದಾಗಿದೆ. ಅಲ್ಲಿ ಒಂದು ಲಾರಿ --

ಈ ಚಿತ್ರಣದಲ್ಲಿ ನಾವು ಶಿವಮೊಗ್ಗದ ಒಂದು ಜಿಲ್ಲೆಯ ಸಂಬಂದಪಟ್ಟ ಮಗ್ರು ಪಾರ್ಮ್‌ಸ್‌ ಅನ್ನು ಕಾಣಬಹುದು.

ಈ ಮಗೃ ಪಾರ್ಮ್ನಲ್ಲಿ ಪ್ಯೂರ್ ಆಗಿರುವ ಹಾಲಿನ ಉತ್ಪನ್ನಗಳನ್ನು ಕರಿದಿಸಬಹುದು. ಹಾಲಿನ ಉತ್ಪನ್ನಗಳು ಹಾಗೂ ಹಾಲು ಶುದ್ಧ ಹಾಲಗಳನ್ನು ಇಲ್ಲಿ ಕೊಳ್ಳಬಹುದು.

ಈ ಚಿತ್ರಣದಲ್ಲಿ ನಾವು ಒಂದು ಪಂಕ್ಷನ್‌ ಹಾಲ್ ನ್ನುಕಾಣಬಹುದಾಗಿದೆ. ಸ್ಟೇಜನ್ನು ಅಲಂಕೃತಗೊಳಿಸಿದ್ದಾರೆ ಹಾಗೂ ಕುರ್ಚಿಗಳನ್ನು ಅಲಂಕೃತಗೊಳಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಶಿವಮೊಗ್ಗ ಡಿಸ್ಟಿಕಗೆ ಸಂಭಂದಪಟ್ಟ ಹೊಲದ ವಿಶಾಲವಾದ ದೃಶ್ಯವನ್ನು ಕಾಣಬಹುದಾಗಿದೆ. ಹೊಲದ ದೃಶ್ಯವು--

ಹೊಂಡವನ್ನು ಅಥವಾ ಕೆರೆಯನ್ನು ಕಾಣಬಹುದಾಗಿದೆ. ಇದು ತುಂಬಾ ವಿಸ್ತಾರವಾಗಿದೆ ಇದ್ದರು ಒಂದು ಸುಂದರ ದೃಶ್ಯದಂತೆ ಕಾಣಲಾಗುತ್ತಿದೆ.

ಕ್ಕೆ ಪ್ರಸಿದ್ದಿಯಾಗಿದೆ ಎನ್ನಬಹುದು ಭತ್ತದ ತುಂಬೆಲ್ಲ ಭತ್ತದ ಹೊಲಗಳ ತುಂಬೆಲ್ಲಾ ಭತ್ತವನ್ನು ಬೆಳೆದಿದ್ದಾರೆ.